ಹಳೆ ದೇವಸ್ಥಾನ ಇದನ್ನ ನೋಡಕ್ಕೆ ಹಲವಾರು ಕಡೆ ಇಂದ ಬರ್ತಾರೆ ಈ ತರದ ಒಂದು ದೇವಸ್ಥಾನಗಳು ಇವಗಿನ್ ಕಾಲದಲ್ಲಿ ಯಾರು ಕಟ್ಟಕ್ಕೆ ಆಗಲ್ಲ .

ಮತ್ತೆ ಸ್ಟೇ ಆಗಕ್ಕೂಸ್ಕರ ಎಲ್ಲಾ ತರದ ಐಟಮ್ಸ್ ಎಲ್ಲಾ ತಂಗೊಂಡ ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೇಚರ್ --

ಇದರಲ್ಲಿ ಬಂದು ಮೋಟರ್ಸ್ಗಳೆಲ್ಲ ಇದಾವೆ ಬಕೆಟ್ ಗಳೆಲ್ಲ ಇದ್ದಾವೆ ಒಂದು ಫಿಷಿಂಗ ನ್ನು ಮಾಡಕ್ಕೆ ಬರ್ತಾರೆ ಮತ್ತೆ ಒಂದು ಸ್ಟೇ ಅನ್ನು ಕೂಡ ಮಾಡ್ತಾರೆ ಯಾವತರ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ವೆದರ್ ಮಧ್ಯದಲ್ಲಿ ವಾಟರ್ ಪ್ಲೇಸ್ ಇದೆ ಮತ್ತೆ ಸುತ್ತ ಒಂದು--

ಒಂದು ಟೊಮ್ಯಾಟೋಗಳು ಎಲ್ಲಾ ವ್ಯ ನ ನಿಂದ ಟೊಮೆಟೊಗಳು ಒಟ್ಟಿಗೆ ಒಂದೊಂದು ಎಲ್ಲ ಮಿಕ್ಸ್ ಆಗಿದ್ದಾವೆ ಮತ್ತು ಟೊಮೊಟೊ ಹಣ್ಣುಗಳು ಕೆಡಕಾಗಿದ್ದಾವೆ ಗಾಯಗೊಂಡಿದ್ದವ ಯಾವ ತರಕಾಣುತ್ತಿದವೆಂದರೆ ಒಂದು ಟ್ರೈ ನಲ್ಲಿ ಎಲ್ಲ ಟೊಮೆಟೊಗಳನ್ನು ಸ್ಟೋರ್ ಮಾಡಿದರೆ.